ಹಾಗೂ ಒಬ್ಬ ವ್ಯಕ್ತಿಯು ಕೆಂಪು ಚೇರು ಗಳನ್ನು ಇಡುವುದನ್ನು ನಾವು ಕಾಣಬಹುದು.

ನಾವು ಈ ಚಿತ್ರದಲ್ಲಿ ನೆಲ್ಲು ಬತ್ತವನ್ನು ಕೊಯ್ಯುವಂತಹ ಮಷೀನ್ ಗಳನ್ನು ನೋಡಬಹುದು.

ಹಾಗು ಆ ಮಷೀನ್ ಕರಿ ಬಣ್ಣವನ್ನು ಹೊಂದಿದೆ ಅದನ್ನು ಒಂದು ಕುರ್ಚಿ ಮೆಲೆ ಇಡಲಾಗಿದೆ.

ಹಾಗೂ ಎಲೆಕ್ಟ್ರಿಕ್ ಲೈಟ್ ಗಳು ಹಾಗೂ ಸಿ_ಸಿ_ಟಿ_ವಿ ಗಳನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಆ ಕೆರೆಯಲ್ಲಿ ಒಂದು ದೇವಸ್ಥಾನವನ್ನು ನೋಡಬಹುದಾಗಿದೆ.

ಹಾಗೂ ಸುಂದರವಾದ ಗಿಡಮರಗಳು ಹಾಗೂ ಬಿಲ್ಡಿಂಗ್ ಗಳು ಹಾಗೂ ವಿದ್ಯುತ್ ಕಂಬಗಳನ್ನು ನಾವು ಈ ಚಿತ್ರದಲ್ಲಿ ಕಾಣುತ್ತೇವೆ.

ಹಾಗು ಸುಂದರವಾದ ರೋಡ್ ಹಾಗು ಸುಂದರವಾದ ಗಿಡ ಮರಗಳು ಹಾಗು ಎಲೆಕ್ಟ್ರಿಕ್ ಕಂಬವನ್ನು ಕಾಣಬಹುದಾಗಿ --

ಹಾಗೂ ಒಂದು ಸುಂದರವಾದ ಮನೆ ಹಾಗೂ ಒಂದು ಬೋರ್ಡ್ ಅನ್ನು ಇಟ್ಟುಕೊಂಡು ಅವರು ಏನೋ ವರ್ಕ್ ಮಾಡುತ್ತಿದ್ದಾರೆ.

ಹಾಗೂ ಕಬ್ಬಿಣದ ಗೇಟ್ ಹಾಗೂ ಸುಂದರವಾದ ಗಿಡಮರಗಳನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಲೇಟಿ ಕಂಬಗಳು ಹಾಗು ಎಲೆಕ್ಟ್ರಿಕ್ ವಯರ್ಸ್ ಗಳು ಹಾಗು ಯಾವುದೋ ಇನ್ನಿತರ ಹಲವಾರು ಮಷೀನ್ ಗಳನ್ನು--

ಈ ಚಿತ್ರದಲ್ಲಿ ನಾವು ಒಂದು ಒಂದು ಇಲ್ಲಿ ಕೀ ಯ ರೂಮ್ ಅನ್ನು ಕಾಣಬಹುದು.

ಹಾಗು ಎರಡು ಗೊಂಬೆಗಳನ್ನು ಕಟ್ಟಿ ಅದಕ್ಕೆ ಬಲ್ಲೂನ್ ಗಳನ್ನು ಕಟ್ಟಿದ್ದಾರೆ.

ಹಾಗೂ ಶೂಟು ಬೂಟುಗಳನ್ನು ಹಾಕಿಕೊಂಡು ವರ್ಕೌಟ್ ಮಾಡುತ್ತಿದ್ದಾರೆ.

ಇದರ ಸುತ್ತಮುತ್ತ ಕಬ್ಬಿಣದ ಕಟ್ಟಡವನ್ನು ನೋಡುತ್ತೇವೆ.

ಇವು ಕೆಂಪು ಕಲರ್ ಹಾಗು ಇನ್ನಿತರ ಪ್ಲಾಸ್ಟಿಕ್ ಹಾಳೆಯಲಿ ಸಂಗ್ರಸಿ ಇಡಲಾಗಿದೆ.

ಹಚ್ಚುವುದನ್ನು ನೋಡಬಹುದು ಹಾಗು ಇನ್ನೊಬ್ಬ ವ್ಯಕ್ತಿಯು ಒಂದು ಸ್ಟೂಲ ನ್ನು ಹಿಡಿದುಕೊಂಡಿದ್ದಾನೆ ಹಾಗು ಕಬ್ಬಿಣದ ಸ್ಟೂಲ್ .

ಅನ್ನು ನಾವು ನೋಡಬಹುದು ಹಾಗು ಇನ್ನೊಬ್ಬ ವ್ಯಕ್ತಿಯು ಬಿಳಿ ಅಂಗಿಯನ್ನು ಹಾಕಿಕೊಂಡು ಏನೂ--

ಹಾಗು ಆ ಮನಿಯ ಮೇಲೆ ಹೋಗಲು ಸುಂದರವಾದ ಮೆಟ್ಟಿಲುಗಳನ್ನು ಮಾಡಲಾಗಿದೆ.